ಹ್ಮ್ ಹೋದ್ sem ಎಲ್ಲಾ ಅಂದ್ರೆ ಒಂದೇ ಇತ್ತು ಏನೊ ಒಂದ್ ಮಾಡ್ತಿದ್ವಿ ಈ sem ಅಲ್ಲಿ ಮೂರೂ practicals ಆಗಬಿಟ್ಟಾವೆ ಹೆಂಗ್ ಓದ್ಬೇಕೋ ಅರ್ಥನೇ ಆಗ್ತಿಲ್ಲ. ಹೌದಾ ನಮಿಗ್ ಅಂದ್ರೆ ಬರೋ ತಿಂಗಳ್ಲಲಿ ಹದಿನೈದು ತಾರೀಕು ಅವಾಗ್ ಇಡಬಹುದು exams ಇಡಬಹುದು.

ಸರಿ ಶ್ರಾವ್ಯ ಇರ್ಲ class ತಗೊಂತರ.

ಹ್ಮ್.

ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸ್ರು ಸಹನಾ ಇವತ್ ನಾನು ಅಡ್ಗೆ ಬಗ್ಗೆ ಮಾತಾಡಣ ಅಂತ ಇಷ್ಟ ಪಡ್ತಿನಿ. ಅಡ್ಗೆ ಅಂದ್ತಕ್ಷಣ ನಮ್ಮೆಲ್ಲರಗೂ ಬಾಯಲ್ಲಿ ನೀರು ಸುರಿಯತ್ತಲ್ಲ ಹಂಗೇನೇ ಅಡ್ಗೆ ರುಚಿಯಂತನ್ನ ನಮ್ಮ. ಆಗಿನ ಕಾಲದಲ್ ಮಡಿಕೇಲಿ ಮಾಡ್ತಿದ್ರು. ಮಡಕೆಲಿ ಅಡ್ಗೆಗಳಾಗಿರ್ಬೋದು, ಸಾಂಬಾರ್ ಆಗಿರ್ಬೋದು, ಅನ್ನ ಆಗಿರ್ಬೋದು ಅಥವಾ ಅಂಗೆ ಪಲ್ಯಗಳ್ ಆಗಿರ್ಬೋದು ಆಹ್ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಮಡಕೆಲಿ ಸಾಂಬಾರ್ ಮಾಡಿದ್. ರುಚಿ ಆಮೇಲೆ ಓಲೆಲಿ ಸಾಂಬಾರ್ ಮಾಡೋ ರುಚಿ ಹೀಗೆ ಯಾವ್ದೆ ತರಹ gas ಆಗಿರ್ಬೋದು booking ಮಾಡ್ ತರಸ್ಕೊಂಡು ತಿನ್ನದ್ ಆಗಿರ್ಬೋದು ಇದ್ರಲೆಲ್ಲಾ ಸಿಗಲ್ಲ ಆಗಿನ್ ಕಾಲದಲ್ಲಿ ನಮ್ ಅಜ್ಜಿ ಒಂದು ಸಾಂಬಾರ್ ಮಾಡ್ತಾ ಇದ್ರು ತಂಬುಳಿ ಅಂತ. ಈ ಮೊಸ್ರುನ ಬೇಯಿಸ್ಬುಟ್ಟು ಅದಿಕ್ಕೆ ಸ್ವಲ್ಪ ಸವತೆಕಾಯಿನೆಲ್ಲಾ cut ಮಾಡ್ಬುಟ್ಟು ಅದನ್ ಆಡ್ಸಿ ತಂಬುಳಿ ಅಂತ ಮಾಡೋರು. ಅದ್ ಕೊಡ್ತಿದಿದ್ ರುಚಿ ಮಾತ್ರ ಇನ್ ಯಾರೂ ಎಂಥಹ five star hotel ಅಲ್ ತಿಂದ್ರು ಕೂಡ ಅದು ಸಿಗಲ್ಲ. ತಂಬುಳಿ ಆಮೇಲೆ ಏನೂ ಇಲ್ಲ ಅಂತಂದಾಗ ಒಂದ್ ಸಾರ್ ಮಾಡೋರು ಬರೀ ನ ನೀ~ ನೀರ್ಗೆ ಕಾರದ್ಪುಡಿ ಹಾಕ್ಬುಟ್ಟು ಅಸಿಮೆಣಸಿನ್ ಕಾಯಿ ಹಾಕ್ಬಿಟ್ ಕೊತ್ಮೀರಿ ಸೊಪ್ಪು ಹಾಕ್ಬಿಟ್ಟು ಹುಣ್ಸೆ ಹಣ್ಣು ಬಿಟ್ಬಿಟ್ಟು ಒಂಚೂರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಖಾರವಾಗಿ ಒಂಚೂರು. ಇಷ್ಟೇ ಇಷ್ಟ್ ಮಾಡೋರು ಅದನ್ನ ಸ್ವಲ್ಸ್ವಲ್ಪ ಹಾಕೊಂಡ್ ಅನ್ನಕ್ಕೆ ತಿನ್ತಾ ಇದ್ರೆ ಖಾರದ ಸಾಂಬಾರು ಅಂತ ಕರಿತಿದ್ರು ನಮ್ ಅಮ್ಮ ಅದನ್ನ. ಅದ್ ಈಗ್ಲೂ ನಮ್ಗೆ ನೆನಸ್ಕೊಂಡ್ರೆ ಬಾಯಲ್ ನೀರೇ ನೀರು ಸುರಿಯತ್ ನೀರು ಸುರಿಯತ್ತೆ ಅಂತನೇ ಹೇಳ್ತಿವಿ. ಯಾಕಂದ್ರೆ ಅಷ್ಟು taste ಅದು ಆಗಿನ್ ಕಾಲದ್ದು ಅಡ್ಗೆಗಳು ನೆನ್ಸ್ಕೊಂಡ್ರೆ ನಮ್ಮ ಅಜ್ಜಿ ಮಾಡ್ತಿದ್ ಅಡ್ಗೆಗಳೇ ನೆನ್ಪಾಗೊದು. ಹಿಂಗಿರಬೇಕಾದ್ರೆ ಅಡ್ಗೆಗಳಲ್ಲಿ ಎಷ್ಟೊಂತರ ಅಡ್ಗೆಗಳ್ ಇದೆ ಚಿತ್ರಾನ್ನ ಆಗಿರ್ಬೋದು, ಪುಳಿಯೊಗ್ರೇ ಆಗಿರ್ಬೋದು, ಬಾತ್ ಆಗಿರ್ಬೋದು.

ಟೊಮೆಟೊ ಬಾತ್, ಚಿತ್ರಾನ್ನ, ಪಲಾವು ಆಮೇಲೆ ಟೊಮೆಟೊ rice ಮತ್ತೇ ಪೂರಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು ಆಮೇಲ್ ಮಂಗಳೂರ್ side ದು ಒಂದು ಪುಟ್ಟು ಅಂತ ಮಾಡ್ತರೆ, ಅದಾಗಿರ್ಬೋದು, ಆಮೇಲೆ ಒನ್ನೊಂದ್ ಊರ್ಗಳಲ್ಲಿ ಒಂದೊಂದು ಶೈಲಿಯ ಊಟಗಳೇ special ಅಂತ ನಾವ್ ಹೇಳ್ತಿವಿ ಈಗ ನಮ್ ಕರ್ನಾಟಕದಲ್ಲೆಲ್ಲಾ ಯಾವ್ಥರಾ ಊಟ ಇರತ್ತೆ ಅಂದ್ರೆ ಅನ್ನ ಸಾಂಬಾರು ಪಲ್ಯ ಒಂದು ಬಾಳೆಎಲೆ ಊಟ ಅಂತಂದ್ರೆ ಉಪ್ಪು. ಉಪ್ಪಿನಕಾಯಿ ಹಂಗೆ ಸ್ವಲ್ಪ ಪಲ್ಯ ಒಂದು ಹಪ್ಳ ಅನ್ನ ಸಾಂಬಾರ್ ಅಂತ ಹೇಳ್ತಿವಿ ಅಂಗೆನೇ ಈಗೆಲ್ಲ chinese ಗಳಲ್ಲೆಲ್ಲ ಯಾವ್ಥರಾ ಇರತ್ತೆ chinese ಗಳ್ದೆಲ್ಲೆ noodles ಅಂತೆ burgers ಅಂತೆ ಆಮೇಲೆ ಈಗ americans ಅವ್ರ್ಗೆಲ್ಲ burger pizza french fries. ಅಂತ ಹೇಳ್ತಾರೆ ಇದೆಲ್ಲ. ತಿನ್ನದ್ರಿಂದ ತಮ್ಮ ಆರೋಗ್ಯನ ಅವ್ರು ಆಳ್ಮಾಡ್ಕೊತಾ ಇರ್ತಾರೆ ಅದ್ರೆ ನಮ್ಮ್ ಕರ್ನಾಟಕ ಆಗಿರ್ಬೋದು ನಮ್ ತೆಮಿಳ್ನಾಡ್ ಆಗಿರ್ಬೋದು ತೆಮಿಳ್ನಾಡೋರ್ದು ಕೂಡ same ಕರ್ನಾಟಕದೊರ್ ಥರಾನೇ ಇರ್ರ್ತದೆ taste ಕೂಡ ಚೆನ್ನಾಗಿರತ್ತೆ ಇನ್ನ ಕೇರಳದಲ್ ಹೋದ್ರೆ ಕೇರಳದಲ್ಲೆ ಸ್ವಲ್ಪ different Different. ಅಡ್ಗೆಗಳು ಅಂದ್ರೆ ಅವ್ರು ಯಾವ್ತರ ಮಾಡ್ತರೆ ಅಂತಂದ್ರೆ ಅವ್ರು ಅನ್ನ ಸಾರ್ ಮಾಡ್ತರೆ ಆಮೇಲೆ ಒಂದು ಹಲ್ವಾ ಮಾಡ್ತರೆ ಆ ಹಲ್ವಾ ಒಂದ್ ಬಾಳೆಕಾಯಿ chips ಮಾಡ್ತಾರೆ ಕೇರಳಾದಲ್ಲೆಲ್ಲಾ ನಾವೂ ಅಯ್ಯಪ್ಪ ಸ್ವಾಮಿಗ್ ಹೋಗಿದ್ವಿ ಅಲ್ಲೆಲ್ಲಾ ಅವ್ರ್~ ಅವ್ರ. ಅಡ್ಗೆ ಶೈಲಿನೇ ಒಂಥರಾ ನಮ್ಮ ಕರ್ನಾಟಕಕ್ ಹೋಲಸ್ಕೊಂಡ್ರೆ ಇಡೀ ತೆಮಿಳ್ನಾಡಲ್ ಆಗಿರ್ಬೋದು ಕೇರಳಗಾಗಿರ್ಬೋದು ಈ ಥರದ್ದೆಲ್ಲಾ ಹೋಲಸ್ಕೊಂಡ್ರೆ ಒಟ್ಟಲ್ ನಮ್ಮ ಕರ್ನಾಟಕದ್ ಊಟನೇ ನಮ್ಗೆ ರುಚಿ ಅಂತ ಹೇಳ್ತಿವಿ ಅಲ್ಲೆಲ್ಲ ಹೆಂಗೆ trip ಹೋಗಿದ್ದಾಗ ಆಕಡೆ ಈಕಡೆ ಊರ್ಗಲಲ್ಲೆಲ್ಲ. ತಿಂದ್ಬುಟ್ಟು ಇಷ್ಟೊತ್ತಿಗ್ ನಮ್ ಕರ್ನಾಟಕದ್ ಊಟ ಸಿಕ್ಕತ್ತೋ ನಮ್ಗ್ ಎಷ್ಟೋತ್ತಿಗ್ ನಮ್ ಮನೆ ಊಟ ತಿನ್ಬೇಕೋ ಅಂತ ಅನ್ಸಕ್ start ಆಗ್ಬಿಡತ್ತೆ ಯಾಕಂದ್ರೆ ಅಷ್ಟು taste ಉ difference ಆಗ್~ ಆಗಿರತ್ತೆ ನಾನೊಂದ್ಸಲ ರಾಜಸ್ಥಾನ್ಗ್ ಹೋಗಿದ್ದೆ ಈಗ recent ಆಗ್ ಒಂದ್ two months back ರಾಜಸ್ಥಾನ್ ಓಗಿದ್ದೆ full travel three days travel ಮಾಡ್ಬೇಕು ನಾವು ಇಂಗೆ rail ಅಲ್ಲಿ travel ಮಾಡ್ಕೊಂಡು ಹೋಗಿದ್ವಿ ಅಂದ್ರೆ ಏನಂತಂದ್ರೆ ಬರೀ ಚಪಾತಿ ಸಿಗುತ್ತೆ rice item ಒಂಚೂರು ಸಿಗಲ್ಲ ಅಕ್ಕಿ ಆಹ್ ಅನ್ನ ಸಿಗದು rare ಅಲ್ಲಿ ದಿನಾ ಚಪಾತಿ ತಿಂದು. ತಿಂದು ತಿಂದು ನಾನ್ ಆರೋಗ್ಯನೇ ಹಾಳ್ಮಾಡ್ಕೊಂಡಿದ್ದೆ. ಅಂದ್ರೆ ಅಲ್ಲಿ ಶೈಲಿ ಊಟ ಅವ್ರ್ಗ್ ಅಭ್ಯಾಸ ಆಗ್ಬಿಟಿರತ್ತೆ ಅವ್ರ್ರಿಗೆ ಆ ತಕ್ಕನಂಗೆ ಅವ್ರಗ್ ಹವಾಮಾನ ಅವ್ರ್ಗೆ ತಕ್ಕಂಗೆ ಅಲ್ಲಿ food ಇರುತ್ತೆ ಅಂದ್ರೆ ಈಗ ಬೇರೆ ಊರಿಂದ ಬೇರೆ ಊರಿಗ್ಹೋದೌರ್ಗೆ. ನಮ್ಮೂರ್ ಊಟ ನಮಿಗ್ ಬೇಕು ಅಂತ ಅನ್ಸುತ್ತೆ ಈಗ ರಾಜಸ್ಥಾನ್ ಕಡೆಯೆಲ್ಲ ಎಂಗೆ ಅಂತಂದ್ರೆ ಒಂದ್ ಐದ್ ಆರ್ ಥರಾ ಪಲ್ಯ ಮಾಡಿರ್ತಾರೆ, ಒಂದೆರಡು ಚಪಾತಿ ಕೊಡ್ತಾರೆ. ಆ ಚಪಾತಿಗ್ ಒಂದೇ ಒಂದು ಹಪ್ಳ ನಾವೆಲ್ಲ ಹಪ್ಳನ ಎಣ್ಣೆಲ್ ಕರಿತಿವಿ ಅದ್ರೆ ರಾಜಸ್ಥಾನ್ ಅಲ್ಲಿ ಎಣ್ಣೆಲ್ ಕರಿಯಲ್ಲ. ಅವ್ರೆನ್ ಮಾಡ್ತಾರೆ ಅಂತಂದ್ರೆ ಆಹ್ ಹಪ್ಳನ ಸುಡ್ತಾರೆ ಒಂದು slim ಅಲ್ ಮಾಡ್ಕೊಂಡು stove ನ ಸುಡ್ತಾರೆ ಸುಟ್ಬುಟ್ಟು ಅದ್ಕ್ಒಂದ್ಚುರು ಖಾರದ ಪುಡಿ ಉದ್ರಸ್ಕೊಂಡ್ ಅದಕ್ ತುಪ್ಪ ಹಾಕ್ಕೊಂಡು ತಿನ್ತರೆ ಈಥರಾ food. ಗಳು ನಾವು ರಾಜಸ್ಥಾನ್ ಅಲ್ ನೋಡ್ಬೋದು ಇಂಗೆ ನಾವು ಇವ್ರು ನಮ್ ಕಾರಾವಳಿ side ನಲ್ಲಿ ಒಂದು ಆ ನೀರ್ ದೋಸೆ ಅಂತ ಬರುತ್ತೆ. ಆಹಾ ಆ ನೀರ್ ದೋಸೆ ಮತ್ತೆ chicken ಗೊಜ್ಜು ತಿನ್ತಾಯಿದ್ರೆ ಇನ್ನ ತಿನ್ನಣಾ ಅಂತ ಅನ್ಸುತ್ತೆ. ಮತ್ತೇ ಮಾವಿನ್ ಕಾಯ್ನ ಸಾಂಬಾರ್ ಆಗ್ ಮಾವಿನ್ ಕಾಯ್ನ ಸಾಂಬಾರ್ ಹಾಕ್ಬುಟ್ ಸಾಂಬಾರ್ ಮಾಡ್ತರೆ ಅದು ಅಷ್ಟೇ ಎಷ್ಟು ರುಚಿಯಾಗಿರತ್ತೆ ಅಂದ್ರೆ ಹುಳಿ ಹುಳಿ ಆಗಿರ್ಬೋದು ಸ್ sweet sweet ಆಗಿರ್ಬೋದು ಎಷ್ಟೋಂದ್ ತರಹದ ಅಡುಗೆ ಅಂದ್ತಕ್ಷಣ ಬಾಯಲ್ಲಿ ನೀರ್ ಬರುತ್ತೆ.

ಮತ್ತೆ ಏನ್ call ಮಾಡಿದ್ದು, .

ಹಾ ಅದು ಒಂದು ವಿಷಯ ಹೇಳ್ಲಿಕ್ಕೆ ಇತ್ತು ಎಂತ ಹೇಳಿದ್ರೆ, ನಮ್ಮ seniors ಇದ್ದಾರಲ್ಲ, ಒಂದು ಕಳಿಸಿಕೊಡ್ಬೇಕಲ್ಲ ಈಗ.

ಹಾ ಎಂತದ್ರು ನೆನಪಲ್ಲಿ ಇಟ್ಟುಕೊಂಡು ಅಹ್ ಇಡುವ ಹಾಗೆ ಒಂದು ಕಳಿಸಿಕೊಡ್ಬೇಕಂತ ಎಂತದ್ರೂ ಒಂದು ಮಾಡಿ program ಕಾರ್ಯಕ್ರಮ ಎಂತದ್ರೂ ಮಾಡಿ, ಅವ್ರಿಗೊಂದು ಸ್ಪರ್ಧೆ ಹಾಗೆಲ್ಲಾ ಒಂದು ರೀತಿ ನಡೆಸಿ. ಕಳಿಸಿಕೊಡುವ ಅಂತ ಇದ್ದೇವೆ, ನಿಮ್ಮ ಒ~ ಎಂತದ್ರು ಉಂಟಾ ಆಲೋಚನೆ ಎಂತದ್ರೂ ಉಂಟಾ?

ಅದೇ ಹಾ ಹೌದು, ಏನಾದ್ರೂ ಒಂದು ನ~ ನಮ್ಮ seniors ಸ ನಾವ್ಸ ಮಾಡುವ ಅರ್ರ್ಗೆ ಆಗ್ಬೋದ?

ಹಾ ಅದೇ ಹೇಗೆ ನಿಮ್ಮತ್ರ ಕೇಳುವ ಅಂತ call ಮಾಡಿದ್ದು.

ಹಾ ಆಟ ಆಡಿಸುವ ಸ್ವಲ್ಪ ಮಾಡಿಸುವ, ರಸಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ಆಡಿಸು ಇದು ಕೇಳುವಾಗೆ ಮಾಡುವ.

ಆಮೇಲೆ ಆಮೇಲೆ ಇದು cat walking ತರ ಮಾಡಿಸುವ games ಮಾಡಿಸುವ.

ಆಮೇಲೆ game ಏನು, ಹೊರಾಂಗಣ ಆಟಗಳನ್ನು ಆಡಿಸುವ.

ಆಗ್ಬಹುದಲ್ಲ, ಆಮೇಲೆ ಫಲಹರಗಳನ್ನು ಕೊಡ್ಬೇಕಲ್ಲ?

ಅವರ ಅನುಭವಗಳನ್ನು ಹೇಳ್ಲಿಕೊಲಿಕ್ಕೆ ಒಂದು ಅವಕಾಶ ಮಾ~ ಅವರಿಗೆ ಮಾಡಿ ಕೊಡುವ. ಹ ಹೌದು, ಆದೀತು. ಮಧ್ಯಾಹ್ನ ನಂತ್ರ ಅವ್ರಿಗೆ ಊ~ ಆ ಭೋಜನವನ್ನು ಏರ್~ ಏರ್ಪಡಿಸುವ.

ಹ ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಕರಿಸುವ ಅವರ ಬಗ್ಗೆ ಒಂದು ಹೇಳ್ಲಿಕ್ಕೆ ಹೇಳುವ ಯಾವ ರೀತಿ ನಾ~ ಜೀವನದಲ್ಲಿ ಮುಂದೆ achieve ಎನ್ನು ಸಾಧನೆಯನ್ನು ಮಾಡ್ಬೇಕು ಅವ್ರಿಗೆ ಯಾವ ರೀತಿಯಾಗಿ guidance ಅನ್ನು ಮಾಡ್ಬೇಕು ಹೇಗೆ ಗುರಿಯನ್ನು ತಲುಪ್ಬೇಕು ಹೇಗೆ mature ಆಗುದಂತ ಹೇಳಿಕೊಂಡು.

ಆ ರೀತಿ ಅವರನ್ನು ಹೇಳಿಸುವ ಆಗ್ಬಹುದಾ?

ನೀವ್~ ನೀವ್~ ನೀವೇನ್ plan ಮಾಡಿದಿರಾ ನೀವ್ ಏನ್ ಯೋಚನೆಗಳನ್ನು ಹಾಕಿದಿರಾ?

ನನ್ನದ್ಸಾ ಅದುವೇ ಯೋಜನೆ ಇತ್ತ್ ಆಯ್ತಾ ಅದೇ ಸ್ಪರ್ಧೆ conduct ಮಾಡುದು ಮತ್ತೆ ಅವರಿಗೆ ಬೇರೆ ಬೇರೆ ರೀತಿದ್ದು quiz ಹಾಗೆಲ್ಲಾ.

ಅದೇ ಆ ರೀತಿ ನೀವ್ ಹೇಳಿದ ರೀತಿಯೇ ಮಾಡುವ ಅಂತ ಇತ್ತು ನನ್ನ ತಲೆಯಲ್ಲಿಸಾ. ಜಾಸ್ತಿ ಆಟಗಳನ್ನು ಆಡಿಸುದು ಬೇಡ.

ಎಷ್ಟು ಎಂಟು ಒಂಬತ್ತು ಸಾಕು, ಜಾಸ್ತಿ ಬೇಡ. ನಲಿಲಿಕೆ ಉಂಟಾಲ್ಲ ನಲಿಲಿಕೆ ಉಂಟಾಲ್ಲ ಅದು ಅದನ್ನು ಬಿಡ್ಲಿಕ್ಕೆ ಆಗ್ತದ ಇಲ್ಲ ಅಲ್ಲ.

ಹೌದು ಸಂಜೆವರೆಗೆ ಆಗ್ಬಹುದು, ಯಾವಾಗ ಇಡುವ ಬೀಳ್ಕೊಡುಗೆ ಸಮಾರಂಭ?

ಇರ್ಲಿ ಅವರದ್ದು exams ಎಲ್ಲ ನೋಡಿಕೊಂಡು timings ಹಾಗೆ ನೋಡಿಕೊಂಡು ಎಲ್ಲ ಇಡುವ ಆಯ್ತಾ ಅವ್ರಿಗೆಸಾ ಒಂದು ತೊಂದರೆ ಆಗದ ಹಾಗೆ ಹಾ.

ಸೂಕ್ತ ಸಮಯದಿಂದ ಇಡ್ಬೇಕು but ಒಂದು ದಿನ ಇಡ್ಬೆ~ ಇಟ್ರೇ ಸಾಕಲ್ವ ಒಂದು ದಿನ ಸಾಕು.

ಮತ್ತೆ ಎಂತದ್ರೂ ಉಂಟಾ ಅಂತ .

Budget ನಮ್ಮಿಂದನೇ collect ಮಾಡ್ಬೇಕಲ್ವ ,ಸಂಗ್ರಹಿಸ್ಬೇಕಲ್ವ? ಹ ಹೌದು ನಾವೇ collect ಮಾಡಿದ್ರೆ ಒಳ್ಳೆದ್ ಆಗ್ತದ ಕಾಂತದೆ ಕೇಳುದು ಸರಿ ಆಗುದಿಲ್ಲ ಅಲ್ಲ. ಅಲ್ಲ ಹೌದು ಹೌದು ಅಂದಾಜು ಎಷ್ಟು, ಅಂದಾಜು ಮೊತ್ತ ನಿಮ್ಮ ಪ್ರಕಾರ ಎರಡು ಸಾವಿರ ಮೂರು ಸಾವಿರ ಸಾಕಲ್ವ?

ಸಾಕು ಕಾಣ್ತದೆ ನೋಡುವ ಮತ್ತೆ ಬೇಕಾದ್ರೆ ಮತ್ತೆ collect ಮಾಡಿದ್ರೆ ಆಯ್ತು, ಎಷ್ಟ್ ಆಗ್ತದೆ ನೋಡುದು. ಅಲ್ಲ ಹೌದು, ಹೌದು ಅಷ್ಟು ಸಾಕು ಮೂರ್ ಸಾವಿರ ಸಾಕು ಊಟಕ್ಕೆ ಆಟ ಆಡ್ಲಿಕ್ಕೆ ಎಲ್ಲ ಅಷ್ಟು ಸಾಕು ಹೌದು. ಹಾ ಹೌದು ಜಾಸ್ತಿಸ ಬೇಡ ಅಲ್ಲ ಮತ್ತೆ ಜಾಸ್ತಿ ಕೇಳಿದ್ರೆಸ ತೊಂದರೆ ಆಗ್ತದೆ ಅದು. ಅಲ್ಲ ಅವ್ರು ಅವರಿಗೆ ನೆನಪಿನ ಕಾಣಿಕೆ ಕೊಡು ಬೇಡ್ವ ಎಂತ ಕೊಡುದು ನೆನಪಿನ ಕಾಣಿಕೆ, ಹೋಗುವಾಗ?

ಏನಾದ್ರೂ ಕೊಡುವನ ನಗುವಿನ ಚಿತ್ರ ಏನಾದ್ರು?

ಬಟ್ಟೆಗೆಲ್ಲ ಹಾಕುದು, ಹಾಗೆ . ಹಾ ಹೌದು, ಎಲ್ಲರಿಗೆಸ ಆಗ್ತದೆ ಅಲ್ಲ ಹಾಗಾದ್ರೆ?

ಬಹಳ ಅದ್ದೂರಿಯಾಗಿ ನಾವ್ ಮಾಡ್ಬೇಕ್ ಆಯ್ತಾ, ನೆನ್ಪ್ ಇರ್ಬೇಕು ಅವ್ರು ಈ ರೀತಿ ಮಾಡಿದ್ರಂತ ಅವ್ರರಿಗೆ ಖುಷಿ ಆಗ್ಬೇಕು ಅವ್ರಿಗೆ. ಹೌದು ನೆನಪಲ್ಲಿ ಇಟ್ಟುಕೊಂಡು ಚೆಂದ ಆಗ್ತದೆ . ಅಲ್ಲ ಹೌದು ಹೌದು, ಹ್ಮ್.

ಏನ್ ಅಷ್ಟೇನೂ ಇಲ್ಲ ಮತ್ತೆ ಬೇಕಾದ್ರೆ ಮತ್ತೆ ಇನ್ನೊಂದ್ ಸರಿ ಏನಾದ್ರೂ plan ಮಾಡುವ ಬೇಕಾದ್ರೆ, ಯೋಚನೆಗಳನ್ನು ಹಾಕುವ. ಸರಿ ಸರಿ .

ಆಯ್ತು ಹಾಗಾದ್ರೆ .

Hello. ರತೀಶ್ .

ಮತ್ತೆ ವಿಶೇಷ. ಹೇಗಿದೆ ವಿಶೇಷ ಹೇಳ್ಬೇಕು ಆಯ್ತಾ tea ಕಾಫಿ ಎಲ್ಲಾ? ಹ್ಞಾ ಚಾ ಆಯ್ತ್ ಮಾರ್ರೆ ನಿಂದ್ ಆಯ್ತಾ? ಹಾ ಚಾ ಎಲ್ಲ ಆಯ್ತು ಗಂಟೆ ಹತ್ತಾಯ್ತಲ್ಲಾ. ಹೌದ್ ಮಾರ್ರೆ ಮತ್ತೆ ತಿಂಡಿ ಎಂತ ಮಾಡಿದ್ರಿ? ತಿಂಡಿ ಪುಳಿಯೋಗರೆ, ನಿಮ್ಗೆ? ಪುಳಿಯೋಗರೆ ಹಾ ನಂಗೆ ನೀರ್ ದೋಸೆ ಮಾರ್ರೆ ಪುಳಿಯೋಗರೆ ಮಾಡಿದ್ದ ಪುಳಿಯೋಗರೆ ಯಾರ್ ನೀನ್ ಮಾಡಿದ್ದ ಹೇಗೆ? ನಾನು ಸ್ವಲ್ಪ ಸ್ವಲ್ಪ try ಮಾಡ್ತಾ ಇದ್ದೆ ಕಲಿಲಿಕ್ಕೆ.

ಅಡಿಗೆ ಎಲ್ಲ ಮಾಡ್ಲಿಕ್ಕೆ. ನೀನ್ ಹೇಗ್ ಪುಳಿಯೋಗರೆ ಮಾಡುದು? ನಾನಾ? ಆದ್ರೆ ಆ starting ಆ cooker ಅಲ್ಲಿ ಅನ್ನ ಬೇಯಿಸುದು. ಹಾ. ಅದ್ ಆದ್ನಂತ್ರ ಅನ್ನ ಬೇಯಿಸಿ ಆದ್ ನಂತ್ರ ಇದ್ ಬಾಣ್ಲೆ ಇಡೊದು ಬಾಣ್ಲೆಗೆ ಎಣ್ಣೆ.

ಮತ್ತೆ ಸ್ವಲ್ಪ ಅಚ್ ಖಾರದ ಪುಡಿ.

ಅದೆಲ್ಲಾ ಹಾಕೊಂಡು fry ಮಾಡೋದು.

ಸ್ವಲ್ಪ ಹೊತ್ ಆದ್ ನಂತ್ರ tomato ಹಾಕೋದು.

ಅದು ಹಾಕಿ ಸ್ವಲ್ಪ ಹೊತ್ತು fry ಮಾಡ್ತಾ ಇರೋದು.

ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವಾಗೆ.

ಅದು ಆದ್ ನಂತ್ರ ಇದು packet ಸಿಗುತ್ತಲ್ಲ ಅಂಗಡಿಯಲ್ಲಿ ready-made .